ಈ ಚಿತ್ರದಲ್ಲಿನೋಡುತ್ತಿರುವುದು ಏನೆಂದರೆ ಇದು ಒಂದು ಚಾಮರಾಜನಗರ ಒಂದು ಚಿತ್ರಣವಾಗಿದ್ದು ಇಲ್ಲಿಕಾಣುತ್ತಿರುವುದು ಒಂದುಕಟ್ಟೆಯ ರೀತಿಯಲ್ಲಿ--

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನಂದರೆ ಇದು ಒಂದು ಚಾಮರಾಜನಗರ ಜಿಲ್ಲೆಯ ಒಂದು ಚಿತ್ರಣವಾಗಿದೆ. ಇದರಲ್ಲಿ ಕಾಣುತ್ತಿರುವುದು ಒಂದು ರಸ್ತೆ ಇದೆ.

ರಸ್ತೆ ಅಕ್ಕ ಪಕ್ಕದಲ್ಲಿ ಗಿಡಗಳು ಮರಗಳು ಎಲ್ಲ ಮನೆಗಳೆಲ್ಲ ಕಾಣ್ತವೆ ಇವೆಲ್ಲ ಕನ್ಸ್ಟ್ರಕ್ಷನ್ ಆಗುತ್ತಿದೆ ಬಿಲ್ಡಿಂಗ್ ಆ ಕಡೆ ಬದಿಲ್ಲಿ ಒಂದ್ ಬೈಕ್ ಕೂಡ ನಿಂತಿದೆ ಗಿಡಗಳೆಲ್ಲ ಇದ್ದವೇ --